ಮೂರು ಟೇಬಲ್ ಇಗೂ ನಾಲ್ಕ್ ನಾಲ್ಕ್ ಚೇರು ಗಳನ್ನು ಇಟ್ಟಿದ್ದಾರೆ ಒಂದು ಟೇಬಲ್ ಇಗೆ ಒಂದು --

ಒಬ್ಬ ತಾಯಿ ಮಗಳು ಕೂತಿದ್ದಾರೆ ಅಂಗಡಿಯ ಸುತ್ತಲು--

ಬೆಟ್ಟದ ಸುತ್ತಲು ಕಲ್ಲು ಬಂಡೆಗಳಿಂದ ಕೂಡಿದೆ.

ಇದು ಒಂದು ದೊಡ್ಡದಾದ ಬೆಟ್ಟ ವಾಗಿದೆ ದೊಡ್ಡದಾದ ಬೆಟ್ಟದ ಮೇಲೆ--

ಇನ್ನೊಂದು ಕಡೆ ಒಂದು ತಗಡಿನ ಮನೆಯನ್ನ ಹಾಕಿದ್ದಾರೆ.

ಇಲ್ಲಿ ಒಂದು ಏಸುಕ್ರಿಸ್ತನ ದೇವಸ್ಥಾನ ಇದೆ ಯೇಸು ಕ್ರಿಸ್ತನ ದೇವಸ್ಥಾನದ ಮುಂದೆ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು--

ಇದು ಒಂದು ಗಾಡಿ ರಿಪೇರಿ ಮಾಡುವ ಅಂಗಡಿ ಆಗಿದೆ.

ಇನ್ನೊಂದು ಕಡೆ ಗಾಡಿಯ ಚಿತ್ರವನ್ನ ಹಾಕಿದ್ದಾರೆ.

ಕಾರಿಗೆ ಬಿಳಿ ಪೌಡರ್ ಅನ್ನು ಹೊಡೆದಿದ್ದಾರೆ.

ಆಟೋ ಶಾಪ್ ಇನ್ ಎಂದು ಹೆಸರಿಟ್ಟಿದ್ದಾರೆ ಆ ಕಾರಿನ ಹಿಂದೆ ಒಂದು ಬೈಕ್ ನಿಂತಿದೆ.

ನಾಲ್ಕು ಹೊಸ ಗಿಡಗಳನ್ನು ಊದಿ ಕಟ್ಟಿದ್ದಾರೆ.

ನಾಲ್ಕು ಗೋಡೆಗಳಿಗೂ ಕನ್ನಡಕವನ್ನು ಕಲರ್ ಕಲರ್ ಆಗಿ ಹಾಕಿದ್ದಾರೆ.

ಬಟ್ಟೆಯ ಅಂಗಡಿಯ ಮೇಲ್ಗಡೆ ಹಲವಾರು ಚಿತ್ರಗಳನ್ನ ಹಾಕಿದ್ದಾರೆ.

ಬಟ್ಟೆ ಅಂಗಡಿ ಮುಂದುಗಡೆ ಒಬ್ಬ ಮನುಷ್ಯ ಪೊಲೀಸ್ ನಿಂತುಕೊಂಡು ಮಾತನಾಡುತ್ತಿದ್ದಾರೆ.

ಇದು ಒಂದು ನಗರಸಭೆ ಕಾರ್ಯಾಲಯ ಪದಕಿ ಲೇಔಟ್ ಮಕ್ಕಳ ಉದ್ಯಾನವನ ಕೊಪ್ಪಳ ಎಂದು ಹೆಸರಿಡಲಾಗಿದೆ.

ಆಕಳ ಹಿಂದ್ಗಡೆ ಗ್ವಾಡೇಯ ಮೇಲೆ ಹಲವಾರು--

ಅಲ್ಲಿ ಮೇಲಗಡೆ ಹಲವಾರು ಲೈಟ ಗಳನ್ನು ಹಾಕಿದ್ದಾರೆ.

ಒಂದು ಕಾರ ನ್ನ ನಿಲ್ಲಿಸಿದಾರೆ ಹಿಂದಗಡೆ ಡೋರ್ ಅನ್ನ ತೆಗೆದಿದ್ದಾರೆ.

ಆ ಸಮುದ್ರದ ನಡುವೆ ಒಂದು ಬೋಟಿನಲ್ಲಿ ಇಬ್ಬರು ಮನುಷ್ಯರು ಮೀನಿನ ಡಬ್ಬಗಳನ್ನು ಇಟ್ಟುಕೊಂಡು ಹೊರಟಿದ್ದಾರೆ.

ಇದು ಒಂದು ಕಿರಾಣಿ ಅಂಗಡಿ ಆಗಿದೆ.

ಗ್ಯಾರೇಜ್ ಮುಂದಗಡೆ ಒಂದು ಟಯರ್ ಅನ್ನು ಇಟ್ಟಿದ್ದಾರೆ.